ಈ ಚಿತ್ರ ನಾವು ಏನು ನೋಡುತಿದ್ದೀವೋ ಇಲ್ಲಿ ಒಂದು ಶಾಲೆಯನ್ನ ನೋಡಬಹುದು ಎಷ್ಟೋ ಜನಗಳು --

ತಮ್ಮ ಅಹ್ ಅಹ್ ಸ್ಪೋರ್ಟ್ಸ್ ಗಳ್ಳಲ್ಲು ಅಹ್ ಅಹ್ ಇಂಪ್ರೂವ್ ಆಗ್ತಾರೆ --

ದಿನನಿತ್ಯ ನಮಗೆ ಬೇಕಾಗಿರುವ ಬಟ್ಟೆಗಳನ್ನು ಹಾಕಲು ಈ ಒಂದು ಶಾಪಿಗೆ ಹೋಗ್ ನಾವು ಹೋಗ್ ಹೋಗುತ್ತೇವೆ.

ಮಾಮೂಲಿನ ಜಾಗ ಇಷ್ಟು ಜನ ಮಕ್ಕಳು ಅಥವಾ ದೊಡ್ಡವರು ಇಲ್ಲಿ ಬಂದು ಆತ ಆಡಿ --

ಇಲ್ಲಿ ಸಾವಿರಾರು ಜನಗಳು ತಮ ದಿನನಿತ್ಯ ಕೆಲಸ ಮಾಡಲು ಇಲ್ಲಿ ಬರುತಾರೆ ಹಾಗು --

ಇಷ್ಟು ಜನ ಬೇಡವಾದ ವಸ್ತು ಗಳ್ಳನ್ನು ಈ ಕಚೇರಿಯ ಮುಂದೆ ಬಿಸಾಡಿರುತ್ತಾರೆ --

ನಾಕು ವೀಲ್ ಇರುವ ವಾಹನವಾದ ಕಾರನ್ನ ನಾವು ನೋಡಬಹುದು ಇಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ --

ಹಾಗು ಸ್ನಾನ ಇಲ್ಲಿ ಮಾಡುವಂತೆ ಕಾಣುತದೆ.

ಸೂರ್ಯೋದಯಕ್ಕಿಂತ ಮುಂಚೆನೇ ಯೋಗಾಸನ ಮಾಡಿ ಇಲ್ಲಿ ತಮ್ಮ --

ಪ್ರಶಾಂತ್ ಇರುವ ಒಂದು ಖುಷಿಯ ವಿಚಾರವನ್ನ ನಾವು ಇಲ್ಲಿ ನೋಡ --

ಈ ಚಿತ್ರಣದಲ್ಲಿ ನಾವು ಕಾಣಬಹುದಾದ ವಿಚಾರ ವೇನೆಂದರೆ ಒಂದು ನದಿಯ ಪಕ್ಕದಲ್ಲಿ ಬೋಟ್ ಗಳು ಇದ್ದು ಹಾಗು ರಸ್ತೆಗಳು ಇದ್ದು --

ಮೊಬೈಲ್ ಅಥವಾ ಬೇರೆ ವಸ್ತುಗಳ್ಳನ್ನು ಬಿಟ್ಟು --

ಈ ಚಿತ್ನದಲ್ಲಿ ಏನು ತೋರುತ್ತಿದೆ ಅಂದರೆ ಕ್ಲಾಸಿಕ್ ಬುಕ್ ಸ್ಟೋರ್ ಅನ್ನುವ ಒಂದು ಶಾಫ್ ಅನ್ನು ನಾವು ನೋಡಬಹುದು ಇಲ್ಲಿ --

ವಿದ್ಯಾರ್ಥಿಗಳಿಗೆ ದಿನ ನಿತ್ಯ ಬೇಕಾಗಿರುವ ಪುಸ್ತಕಗಳು ಪೆನ್ನುಗಳು ಈ ಕಚೆರಿಯಲ್ಲಿ ಸಿಗಬಹುದು ಎಂದು ಅಹ್ ನಮ್ಗೆ ಹ್ಮ್ಮ್ ತೋರುತಿದೆ --

ಇಲ್ಲಿ ಬಸ್ಸುಗಳು ನಮ್ಮ ದಿನನಿತ್ಯ ಜೀವನಗಳ್ಳಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಲು ಪ್ರಯಾಣಿಸಲು ಬೇಕಾಗಿರುವ ಒಂದು ವಾಹನ.

ಹಾಗು ಬುದ್ಧ ಎನ್ನುವ ಸಮಯದಲ್ಲಿ ನಮಗೆ ತಲೆಗೆ ತಕ್ಷಣ ಹೊಳೆಯದು --

ಈ ಚಿತ್ರಣದಲ್ಲಿ ನಾವು ಇಂಡಿಯನ್ ಬೇಕರಿ ಮುಖ್ಯ ರಸ್ತೆ ಉಜಿರೆ ಇಂಡಿಯನ್ ಬೇಕರಿ ಅನ್ನೋದು ಉಜಿರೆಯ --

ಈ ಚಿತ್ರಣದಲ್ಲಿ ನಾವು ಒಂದು ಹುಡುಗಿಯು ಕುಣಿತವನ್ನು ಮಾಡುತಿರುವದನ್ನು ಕಾಣಬಹುದು ಇಲ್ಲಿ ಅವಳು --

ಅಹ್ ಅಹ್ ತುಂಬ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಅಂಡ್ ಅದ್ರೊಲ್ಲಗೆ ತುಂಬ ಶೊಪ್ಸ್ ಇದ್ದಂಗೆ ಕಾಂತಾ ಇದೆ.

ಹಾಗು ಇಲ್ಲಿ ತುಂಬಾ ಬಟ್ಟೆಗಳ್ನ ಅಹ್ ಹೋಗಿ ತರೋಅಂತ ಜಾಗ ಆಗಿರುತ್ತೆ ಇದು.

ಅಹ್ ಅಹ್ ಇದು ಬೆಳಗಿನ್ ಜಾವ ದಲ್ಲಿ ತೇಗಿದಾಗ್ ಕಾಣುತ್ತೆ .

ಇದು ನಾವು ಪ್ರಾರ್ಥನೆ ಮಾಡುವ ಜಾಗ ಅಹ್ ಅಹ್ ಇದನ್ನ ಮೊಸ್ಕ್ ಅಂತಾನೂ ಹೇಳುತ್ತಾರೆ.

ಇದೊಂದು ಮನೆ ಅಲ್ಲಿ ತುಂಬ ಅಹ್ ಅಹ್ ಬಟ್ಟೆಗಳು ಅಹ್ ದಲ್ಲಿ ಜನಗಳು --

ಏನೋ ತಮ್ ತಮ್ಮ ಅಹ್ ಅಹ್ ವಿಚಾರದಲ್ಲಿ --

ಯೋಚ್ನೆ ಮಾಡ್ಕೊಂಡ್ ತಮ್ಮ ಕಚೇರಿಗೆ ಹೋಗಿ ತಮ್ಮ ಕೆಲಸಗಳ್ನ ಮುಗ್ಸಿ ಅಹ್ ಬರುವ ಅಹ್ ಅರ್ಜೆಂಟ್ ಅಲ್ಲಿ ಇದ್ದಾರೆ --

ಇಲ್ಲಿ ಜನಗಳು ಎಷ್ಟೋ ಜನ ತಮ್ಮ ಕಚೇರಿಗೆ ಕೆಲಸಗಳನ್ನು ಮಾಡಲು ಬರುತ್ತಾರೆ ಹಾಗೂ ಇಲ್ಲಿ ಒಂದು ಗಾಡಿಯನ್ನು ನೋಡಬಹುದು.

ಕಚೇರಿಯ ಗಾಡಿ ಅದು ಆಗಿರುತ್ತದೆ ಹಾಗು --

ಅಹ್ ಅಹ್ ದೊಡ್ಡ ಬೃಹತ್ ದಲ್ಲಿ ಇದನ್ನ ಕಟ್ಟಿದ್ದಾರೆ ಹಾಗು ಇದಲ್ಲಿ ಎಷ್ಟೋ ಜನ ವಾಸಿಸಬಹುದು --